ಇಲ್ಲೊಂದು ಹೆಣ್ಣು ಮಗಳು ಡಾನ್ಸ್ ಮಾಡೋಕ್ಕೆ ಆತ್ತಳೆ ಭರತನಾಟ್ಯ ಮತ್ತು ಈಕಡೆ ಬ್ಲಾಕ್ ಕಲರ್ ಇದು ಇದೆ ಬೋರ್ಡ್ ಅದು ಇನ್ಶೈಡ್ ಒಂದು ವೈಟ್ ಕಲರ್ ಕುರ್ಚಿ ಇದೆ .

ಇಲ್ಲೊಂದು ಸ್ಟೇಷನ್ ಇದೆ ಸ್ಟೇಷನ್ ಬಾಜು ಮೂರ್ ಗಿಡಗಳಿದೆ ಮೂರ್ ಗಿಡ ಪಾರ್ಕಿಂಗ್ ಇದೆ ಎದ್ರು ಇಲ್ಲಿ ಪಬ್ಲಿಕ್ ಓಡಾಡೋ ಆಹ್ಹ್ ರೋಡ್ ಇದೆ ರೋಡ್ ಬಾಜು ಕೂಡಾ ಒಂದ್ ಬಿಲ್ಡಿಂಗ್ ಇದೆ.

ಎದ್ರಗಡೆ ಒಂದ್ ಎಸ್.ಬಿ.ಐ ಬ್ಯಾಂಕ್ ಇದೆ ಬ್ಯಾಂಕ್ ಬಾಜು ಒಂದು ಬಿಲ್ಡಿಂಗ್ ಇದೆ ವೈಟ್ ಕಲರು ತಳಾಕ್ ಬ್ರೌನ್ ಕಲರ್ ಇದೆ ಇಲ್ಲಿ ಒಬ್ಬ ಯಾವನೋ ಎದ್ರುಗಡೆ ಒಂದು ಸೈಕಲ್ನಾಗ್ ಹೊತ್ತಾರೆ ಇಲ್ಲ ಆಟೋಗಳ್ ಹೊಂಟವೇ ಟೂ ವೀಲರ್ ಹೊಟವೇ ಫೋರ್ ವೀಲರ್ ಹೊಂಟವೇ ಥ್ರೀ ವೀಲರ್ ಹೊಂಟವೇ ಲೇಡೀಸ್ ಗಳು ಹೊಂಟವೇ ನಡ್ಕಂತಾ.

ಈಕಡೆ ರೆಡ ಕಲರ್ ಜೀನ್ಸ್ ಪ್ಯಾಂಟು ಈ ಕಡೆ ವೈಟ ಕಲರ್ ಶರ್ಟ್ ಈ ಬಾಜು ಒಂದು ಕುರ್ಚಿ ಇದೆ ಈ ಕಡೆ ಬಾಜು ಒಂದು ಗಾಡಿ ಇದೆ.

ಊರೊಳಗೆ ಒಂದು ಜಾತ್ರೆ ನಡೀತಿದೆ ಜಾತ್ರೆ ಒಳಗೆ ಆಹ್ಹ್ ಪಾರಿವಾಳ ಆಟಾಡೋ ಎಲ್ಲಾ ಇದೆ ಒಂದು ವೈಟ್ ಕಲರ್ ಲೈಟ್ಗಳು ಲೈನ್ ಸರಿಯಾಗ್ ಹಚ್ಚಿದಾರೆ ಪಬ್ಲಿಕ್ ಇದ್ದಾರೆ .

ಮ್ಯಾಗ ಒಂದು ಗಿಡ ಇದೆ ಗಿಡದ್ ಬಾಜು ಒಂದು ಮೋಡ ಇದೆ ಮೋಡ ಒಂದು ರೆಡ್ ಕಲರು ಆಕಡೆ ಒಂದು ರೆಡ್ ಕಲರು ಒಂದು ಬ್ಲಾಕ್ ಕಲರ್ ಒಂದು ವೈಟ್ ಕಲರು .--

ಲೇಡೀಸ್ ಜೆಂಟ್ಸ್ ಆಕಡೆ ಹಿಂದುಗಡೆ ಗೇಟು ಇದೆ ಗೇಟು ಹಿಂದುಗಡೆ ಒಂದು ಗಿಡ ಇದೆ ಗಿಡ ಹಿಂದುಗಡೆ ಒಂದು ಬೋರ್ಡ್ ಇದೆ ಬೋರ್ಡ್ ಹೊಳಗಡೆ ದೇವರು ಫೊಟೊಗಳು ಇವೆ ಫೋಟೋಗಳು ಆತ್ರ ಯಾರು ಅದ್ರು--

ಸಲಿಕೆ ಇದೆ ಅವ್ರ ಕಾಲಗ ಬುಟ ಇದೆ ಅವ್ರ ವೈಟ ಇಟ್ಟಿದ್ದಾರೆ ಒಬ್ಬರು ಬಿ ಬ್ಯಾ ರೆಡ ಕಲರ್‌ ಟವೆಲ ಹಾಕೆಂದಾರೆ.

ಚರ್ಚ್ ಒಳಗಡೆ ಒಂದು ಮೀಟಿಂಗ್ ನಡಿತಾ ಇದೆ ಮೀಟಿಂಗ್ ಒಳಗಡೆ ಟೆಬಲ್ ಮ್ಯಾಗೆ ಮೈಕ್ ಇದೆ ಮೈಕ್ ಇಕಡಿ ಬಾಜು ಆಲ್ಬಮ್ಸ್ ಇದೆ ಆಲ್ಬಮ್ಸ್ --

ಈ ಕಡೆ ಬಾಜು ಜೆಂಟ್ಸ್ ಜೆಂಟ್ಸ್ ಯದ್ರುಗಡೆ ಈ ಕಡೆ ಲೇಡಿಸ್ ಇದರ ಅವ್ರು ಏನೋ ಭಾಷಣ ಮಾಡ್ತಿದ್ದಾರೆ ಇದು ಬಿಲ್ಡಿಂಗ್ ಇದೇ ಜಿಸಸ್ ಫೋಟೋ ಇದೇ.

ಇಲ್ಲೊಂದು ಡ್ಯಾಮ್ ಇದೆ ಡ್ಯಾಮ್ ಬಾಜು ಈ ಕಡೆ ಒಂದು ನದಿ ಇದೆ ನದಿ ಒಳಗಡೆ ಒಸ್ಸು ಮಂದಿ ಸ್ವಿಮ್ಮಿಂಗ್ ಪೂಲ್ ಇದು ಯೂಸ್ ಮಾಡಕ್ ಹತ್ತಿದ್ದಾರೆ ಆ ಡ್ಯಾಮ್ ಬಾಜು ಒಂದು ಟೂ --

ಇಲ್ಲೊಂದು ಕಿರಣಿ ಶಾಪ್ ಇದೆ ಶಾಪ ಹತ್ರ ಕೌಂಟರ್ ಬಲ್ಲಿ ಒಬ್ಬಾವ್ ಅಲ್ಲಿ ಗ್ರಾನೈಟ್ ಹಾಕಿದರೆ ಕೆಳಗಡೆ ಒಂದು ಸಾಮಾನ ಇದೆ ಫ್ಯಾನ್ ಇದೆ ಪೇಪರ್ ಓದಕತರ.

ಕೌಂಟರ ಎದುರುಗಡೆ ಮುರು ಜನ್ ಒಬ್ರು ಲೇಡೀಸ್ ಮೂರ ಲೆಡಿಸ್ ಒಂದು ಜೆಂಟ್ಸ್ ಕುಂತಿದ್ದಾರೆ ಅವರ ಎದುರುಗಡೆ ಕಂಪ್ಯೂಟರ್ ಇದೆ ಒಂದು ಟೆಲಿಫೋನಿ ದೆ ಅವ್ರ ಎದ್ರುಗಡೆ ಒಬ್ರು ಮ್ಯಾನೇಜರ್ ಇದ್ದಾರೆ ಒಬ್ರು --

ಎರಡು ಕಾಲ್ ತೆಳಗ ಇದೆ ಆಹ್ ಶೂಸ್ ಬ್ಲಾಕ್ ಕಲರ್ ಶೂಸ್ ಇದೆ ಪಾಂಟ್ ಬ್ಲಾಕ್ ಬೂದಿ ಕಲರಿ ದೆ ಒಂದ್ ಟೋಪಿ ವೈಟ್ ಕಲರ್ ಒಂದು ಬೂದಿ ಕಲರ್ ಇದೆ ಎರಡು --

ಇಲ್ಲೊಂದ್ ಚರ್ಚ್ ಇದೆ ಚರ್ಚ್ ಬದಿಯಗ್ ಎರಡ್ ಬೈಕ್ ಇದೆ ಬೈಕ್ ಪಾರ್ಕಿಂಗ್ ಇದೆ ಪಾರ್ಕಿಂಗ್ ಬಾಜು ಗಿಡ ಇದೆ ಗಿಡದ್ ಮ್ಯಾಗ್ ಸರಲ್ ಹಾಕಿದ್ದಾರೆ ಅದ್ರ್ ಮ್ಯಾಗ್ ಇದು ಬಿಲ್ಡಿಂಗ್ ಮ್ಯಾಗ್ --

ಇಲ್ಲಿ ಡಾಕ್ಟ್ರು ಗಳಿದ್ದಾರೆ ಡಾಕ್ಟರ ಎದ್ರುಗಡೆ ಪೇಷಂಟ್ ಇದಾರೆ ಪೇಷಂಟ್ ಅವ್ರು ಏನೊ ಕಷ್ಟಗಳು ಹೆಳಕೊಕ್ ಬಂದಿದ್ದಾರೆ ಅವರ ಎದುರುಗಡೆ ಒಂದು ಕೌಂಟ್ರಿದೆ ಕೌಂಟ್ರ ಕುರ್ಚಿ ಇದೆ ಕುರ್ಚಿ ಎದುರುಗಡೆ --

ಎಲ್ಲಾ ಪಬ್ಲಿಕ ಕುಡ ಬಂದಿದ್ದಾರೆ ಎದ್ರುಗಡೆ ಲೈಟ ಲೈಟ ಗಳಿವೆ ಪಬ್ಲಿಕ ಜೈನ್ಸ್ ಮತ್ತೆ ಲೇಡೀಸ್ ಎಲ್ಲಾ ಬಂದಿದ್ದಾರೆ ಇಲ್ಲಿ ಹೋಟೆಲ್ ಒಳಗೆ ಊಟಗಿಟ ಮಾಡಕ .

ಬಾಜು ರೋಡ್ ಇದೆ ರೋಡ್ ಗಿಡ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಕಲರ್ ರೆಡ್ ಕಲರ್ ಇದೆ ಆಕಡೆ ಒಂದ್ ಕಂಬ ಇದೆ ಮ್ಯಾಗ್ ವೈರುಗಳು ಇದೆ ವೈರುಗಳು ಹಾಂಗೆ ಗಿಡ ಗಿಡ ಎಲ್ಲಾ ಇದೆ.